ಈ ಕ್ರಿಶ್ಚಿಯನ್ಸ್ ಚರ್ಚ್ ಚರ್ಚ್ ಅತ್ರ ನಿತ್ಕೊಂಡು ಫೋಟೋ ತೆಗುಸ್ಕೊಂತ ಇದ್ದಾರೆ. ಮಕ್ಕಳುಗಳು ಕೂಡ ಇದಾವೆ. ಕ್ರಿಶ್ಚಿಯನ್ ಚರ್ಚ್ ಕೂಡ ಪರ್ವಾಗಿಲ್ಲ.

ಕೂಡ ತುಂಬಾ ಚೆನ್ನಾಗಿದೆ ಹೊರಗಡೆ ಕಲ್ ಕಲರ್ಸ್ ಬಲೂನ್ಸ್ ನೆಲ್ಲಾ ಕಟ್ಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮಸೀದಿ ಕೂಡ ಇದು ಕೂಡ ಫುಲ್ ಪೇಂಟಿಂಗ್ಸ್ ಎಲ್ಲೆಲ್ಲ ಗ್ರೀನ್ ಮತ್ತೆ ವೈಟ್ ಪೇಂಟಿಂಗ್ಸ್ ಎಲ್ಲೆಲ್ಲ ಮಾಡಿದ್ದಾರೆ.

ಇಲ್ ಕೂಡ ಒಬ್ಬ ಕಟಿಂಗ್ ಮಾಡ್ತಾ ಇದ್ದಾನೆ. ಇಲ್ ಕೂಡ ಒಂದು ಒಬ್ಬ ಕುತ್ಕೊಂಡ್ ಫೋನ್ ನೋಡ್ತಾ ಇದ್ದಾನೆ ಮತ್ತೆ ಇಲ್ ಕಟಿಂಗ್ ಶಾಪ್ ಕೂಡ ಇದೆ.

ಇಲ್ಲಿಒಬ್ರು ಮೀನುನ್ನ ಮಾರಕ್ಕೋಸ್ಕರ ತುಂಬಾ ಜನ ಕುತ್ಕೊಂಡಿದ್ದಾರೆ ಮೇಲ್ಗಡೆ ಚರ್ಮ ಎಲ್ಲ --

ಮಕ್ಕ್ಳು ಕೂಡ ಡ್ಯಾನ್ಸ್ ಕಲಿಯೋಕ್ ಬಂದಿದ್ದಾರೆ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ ಪುಟ್ ಪುಟ್ ಮಕ್ಳೆಲ್ಲ ತುಂಬಾ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಕ್ ತುಂಬಾ ಖುಷಿಯಾಗುತ್ತೆ ಮತ್ತೆ --